ಗೋಬಿ ಎಲ್ಲ ಜನರಿಗೂ ಅಚ್ಚು ಮೆಚ್ಚಾದ ತಿಂಡಿ ಇದಾಗಿರುತ್ತದೆ. ಇದು ಆರೋಗ್ಯಕರವಾಗಿಲ್ಲವಾದರೂ ಹಲವಾರು ಜನರು ಇದನ್ನು ಇಷ್ಟಪಟ್ಟು ತಿನ್ನುತ್ತಾರೆ. ಅದರಲ್ಲೂ ಚಳಿ ಕಾಲದಲ್ಲಿ ಇದಕ್ಕೆ ಬಹು ಬೇಡಿಕೆ ಇದೆ. ಈ ಗೋಬಿಯನ್ನು ಚಿಕ್ಕ ಮಕ್ಕಳಿಗೆ ಹೆಚ್ಚು ಇಷ್ಟವಾಗುತ್ತದೆ.

ಗ್ರಂಥಾಲಯ ಗ್ರಂಥಾಲಯದಲ್ಲಿ ಹಲವು ಬಗೆಯ ಪುಸ್ತಕಗಳು ದೊರೆಯುತ್ತವೆ ಕಾಸಗಿಯ ಗ್ರಂತಾಲಯ ಹಾಗು ಸರ್ಕಾರಿ ಸರ್ಕಾರಿ ಈ ತರ ಗ್ರಂತಾಲಯಗಳು ಇರುತ್ತವೆ ಅಲ್ಲಿ ಕಥೆ ಕಾದಂಬರಿ ಹಾಗು ಕನ್ನಡ ಸಾಹಿತ್ಯದ ಬಗ್ಗೆ ಅಥವಾ ಇಂಗ್ಲಿಷ್ ಸಾಹಿತ್ಯದ ಬಗ್ಗೆ ಮೈಸೊರಿನ್ಲಲಿ ಹಲವು ಬಗೆಯ ಗ್ರಂಥಾಲಯಗಳು ಇವೆ.